ಇದು ಒಂದು ಅಂಗಡಿ ಇದೆ ಆ ಅಂಗಡಿಯ ಒಳಗೆ ವಾಷಿಂಗ್ ಮೆಷಿನ್ ಗಳಿವೆ ಹಾಗೂ--

ದೂರದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿವೆ ಹಾಗೂ ಚಿಕ್ಕ ಚಿಕ್ಕ--

ಡಿಜಿಟಲ್ ಫ್ಯಾಷನ್ ಅಂತ ಬರೆದು ಬೋರ್ಡ್ ಹಾಕಲಾದ ಅಂಗಡಿ ಇದೆ.

ಅಂಗಡದ ಕಟ್ಟದದ ಮೇಲೆ ಶಾವಿನಿ ಕಾದಿ--

ಈ ಅಂಗಡಿಯ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ.

ಅಂಡ ಕಿಡ್ಸ್ ಝೋನ್ ಅಂತ ಬರೆದು ಬೋರ್ಡ್ ಹಾಕಲಾದ ಅಂಗಡಿ ಇದೆ.

ಹಾಗು ಹೊರಗಡೆ ಒಂದು ಗಂಟೆ ಇದೆ.

ಕುರ್ಚಿಗಳಿವೆ ಹಾಗು ಮೂವರು ವ್ಯಕ್ತಿಗಳು ನಿಂತಿದ್ದಾರೆ.

ಹಾಗೂ ಮೇಲಗಡೆ ಬಹಳಷ್ಟು ಲೈಟಿಂಗ್ಸ್ ಗಳಿವೆ.

ಹಾಗೂ ಆ ಮನೆಯ ಮುಂದೆ ಇನ್ನೊಂದು ದೊಡ್ಡದಾದ ಕಟ್ಟಡವಿದೆ ಮತ್ತು ಅಲ್ಲಿ ಗಿಡಮರಗಳಿವೆ ಮತ್ತು ಚಿಕ್ಕದಾದ.

ಮತ್ತೆ ಅಲ್ಲಿ ಒಂದು ಫ್ರಿಡ್ಜ್ ಇದೆ ಒಂದು ಟೇಬಲ್ ಇದೆ ಮೇಲ್ಗಡೆ ಒಂದು ಬಲ್ಪ್ ಇದೆ.

ಒಂದು ಧ್ವಜದ ಕಟ್ಟೆ ಇದೆ ಸುತ್ತಮುತ್ತಲು ಹಚ್ಚಸಿರಾದ ಗಿಡಗಳಿವೆ.

ಗಳಲ್ಲಿ ಬಹಳಷ್ಟು ವಸ್ತುಗಳನ್ನು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ.

ಹಾಗು ಅಲ್ಲಿ ಬಹಳಷ್ಟು ಜನರು ಕುರ್ಜಿಯ ಮೇಲೆ ಕೂಳಿತಿದ್ದಾರೆ.

ಇದು ಒಂದು ಕೋಣೆ ಇದೆ ಆ ಕೋಣೆಯ ಒಳಗೆ ಬಹಳಷ್ಟು ರ್ಯಾಕ್ ಗಳಿವೆ ಆ ರ್ಯಾಕ್ ಗಳಲ್ಲಿ --

ಇಟ್ಟಿದ್ದಾರೆ ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಮತ್ತು ಈ ಕಟ್ಟಡದ ಪಕ್ಕದಲ್ಲಿ ಇನ್ನೊಂದು ಕಟ್ಟಡ ಇದೆ.